ಮತ್ತು ಎ_ಸಿ ಕೂಡ ಇದೆ ಎಂದು ಹೇಳುತ್ತೇನೆ ನಾನು --

ಇದು ಒಂದು ರೆಸ್ಟೊರೆಂಟ ಇದೆ ಎಂದು ಹೇಳುತ್ತೇನೆ ಮತ್ತು--

ಇದ ಇದರಲ್ಲಿ ವಾಷಿಂಗ್ ಮಷೀನ್ ಫ್ರೀಜ್ ಆ ಏರ್ ಕಂಪನಿಯ ವಾಷಿಂಗ್ ಮಷೀನ್ ಎಲ್_ಜಿ ಕಂಪನಿಯ ಫ್ರೀಜ್ ಗಳು ಸಿಗುತ್ತವೆ.

ಅಲ್ಲಿ ಅದರ ಹಿಂದೆಗಡೆ ಒಂದು ಟಾಕಿ ಕೂಡ ರೀತಿ ಕಾಣ್ತಾ ಇದೆ.

ಮತ್ತು ಅದರ ಮುಂದ್ಗಡೆ ಒಂದು ಸ್ಕೂಟಿ ಕಾರು ಮತ್ತು--

ಮತ್ತು ಅದರ ಬಾಜು ಒಂದು ಟೆಂಪೋ ಕೂಡ ಕಾಣ್ತಾ ಇದೆ ಎಂದು ಹೇಳುತ್ತೇನೆ ನಾನು.

ಇಲ್ಲಿ ಆಟ ಆಡಲು ಮತ್ತು ಕುಳಿತುಕೊಳ್ಳಲು ಆ ಟೇಬಲ್ ಗಳು ಇದ್ದಾವೆ.

ಮತ್ತೆ ಅದರ ಮುಂದೆ ಒಂದು ಚೀಲ ಕಾಣುತ್ತಾ ಇದೆ.

ಇಲ್ಲಿ ಪುಗ್ಗಗಳು ಅಡಗಿಸಿದ್ದಾರೆ ಮತ್ತು ಪೆನ್ ಕೂಡ ಕಾ ಗಳು ಕಾಣ್ತಯಿವೆ ಎಂದು ಯೋಚನೆ ನಾನು --

ಮತ್ತು ಇಲ್ಲಿ ಬಹಳಾದ ಶರ್ಟ್ಗಳು ಕಾಣುತ್ತಿವೆ.

ಬೈಕು ಹಾಗೂ ಬಾಜು ಒಂದು ನಾಕೈದು ಕಂಬಗಳಿವೆ.

ಇದರ ಹೆಸರು ಬುದ್ಧ ಎಂದು ಹೇಳುತ್ತಾರೆ ಎಂದು ಹೇಳುತ್ತೇನೆ ನಾನು--

ಮತ್ತು ಇಲ್ಲಿ ಕತ್ತಲೆ ಕೂಡ ಕಾಣ್ತಾ ಇದೆ ಮತ್--